ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಅದಕ್ಕೆ ಕೇಸರಿ ಮತ್ತು ಅರಶಿನ ಬಣ್ಣದಲ್ಲಿ ಇದೆ ಮತ್ತೆ ಕಪ್ಪು ಬಣ್ಣದ ಸ್ಕೂಟಿ ನಿಲ್ಲಿಸಿದ್ದಾರೆ ಮತ್ತೆ ಅದರಲ್ಲಿ ದೊಡ್ಡ ನಂದಿನಿ ಹಾಲು ಡೈರಿ ಇದೆ ಮತ್ತೆ ಅಲ್ಲಿ ಒಂದು

ಬಿಲ್ಡಿಂಗ್‌ ಕಾಣುತ್ತಾ ಇದೆ ಆ ಬಿಲ್ಡಿಂಗ್‌ ಮಧ್ಯದಲ್ಲಿ ಹಸಿರು ಮತ್ತು

ಈ ಚಿತ್ರದಲ್ಲಿ ಒಂದು ದೊಡ್ಡ ಅಪಾರ್ಟ್‌ಮೆಂಟ್ ಇದೆ ಅದರ ಮುಂದೆ ಒಂದು ಬಿಳಿಬಣ್ಣದ ಕಾರು